ಅಹ್ ಸಂಘ ಸಂಸ್ಥೆಗಳಿಗೆ ಮಾಡಿಕೊಡಲಾಗುತ್ತದೆ ಇದು ಹೆಚ್ಚಿನ ರೀತಿಯಾದಂತಹ ಬಡ್ಡಿ ದರದಲ್ಲಿ ಮಾಡಿಕೊಡುವಂತಹ ಒಂದು ಗ್ರಾಮೀಣ ಬ್ಯಾಂಕ್ ಆಗಿರುತ್ತದೆ.

ಈ ಬಸ್ಟ್ಯಾಂಡ್ ಗಳಲ್ಲಿ ಸಾರ್ವಜನಿಕರಿಗೆ ಅನುಕೂಲ ವಾಗುವ ರೀತಿಯಲ್ಲಿ ಉಹ್ ಈ ಒಂದು ಅಂಗಡಿಗಳನ್ನು ತೆರೆದಿರುತ್ತಾರೆ ಈ ತೆರೆದಿರುಲು ಸಾರ್ವಜನಿಕರಿಗೆ ಅನುಕೂಲತೆಯನ್ನು ಮಾಡಿಕೊಡುತ್ತಾರೆ.

ಇಲ್ಲಿ ಪ್ರೈವೇಟ್ ಬಸ ಸ್ಟ್ಯಾಂಡ್ ಗಳನ್ನು ನಾವು ವಿಂಗಡಣೆ ಮಾಡುವ ಸ್ಥಳವನ್ನು ಮಾಡಿರುತ್ತದೆ. ಏಕೆಂದರೆ ಗವರ್ನಮೆಂಟ್ ಅಹ್ ಇರೋ ತರ ಇರುವ ವ್ಯವಸ್ಥೆಇದ್ದರು ಪ್ರೈವೇಟ್ ಬಸ ಸ್ಟ್ಯಾಂಡ್ಗ ಳು ಚಿಕ್ಕ ಚಿಕ್ಕ ಊರುಗಳಿಗೆ ವ್ಯವಸ್ಥಿತ ಮಾಡುತ್ತಿದೆ.